ಇಲ್ಲಿ ಅಹ್ ಕ ಕಲ್ಸದವರು ಬಹಳು ಚನ್ನಾಗಿ ಇದ್ದಾರೆ ಇ ಸ್ಕೂಲ್ ಬಹಳ ದೊಡ್ಡದ ಇದೆ ಇಲ್ಲಿ ಆಟ ಆಡಕ್ಕೆ ಬಹಳ್ ಜಾಗ ಇದೇ ಹುಡುಗುರಿಗೆ ವಾಲಿ ಬಾಲ್ ಕೋರ್ಟ್ಸು ದ ಇಲ್ಲೆ ಇದೆ.

ಬೆಳಗಾಂ ಇಂದ ರೈಲ್ವೆ ಸ್ಟೇಷನ್ ಇಲ್ಲಿ ಅಹ್ ಬಹಳಷ್ಟು ಟ್ರೇನ್ ಗಳು ಬರತ್ತಾವೆ ಮತ್ತು ಮಂದಿ ಇಲ್ಲಿ ಬಂದು ಬೇರೆ ಬೇರೆ ಊರಿಗೆ ಹೋಗಕ್ಕೆ ಟ್ರೇನ್ ಹಿಡಿಕೋ ಹಿಡಿತ್ತಾರೆ ಮತ್ತೆ ಇಲ್ಲಿಂದ ಬೇರೆ ಊರಿಗೆ ಹೋಗತ್ತಾರೆ.

ಔಷದಿ ತೊಕೊಂಡು ಹೋಗುತ್ತಾರೆ ಬಾಜುಗೆ ಒಂದು ಮೆಡಿಕಲ್ ಸ್ಟೋರ್ ಇದೆ ಇಲ್ಲಿ ಬೇರೆ ಬೇರೆ ಈಗ ಮೆಡಿಸಿನ್ ಗಳು ಸಿಗತ್ತವೆ.

ರವಿವಾರ್ಕೊಮ್ಮಿಯು ಎಲ್ಲಾರೂ ಯ ಕೂಡಿ ಪ್ರೇಯರ್ ಮಾಡತ್ತಾರೆ ಒಮೇಲೆ ಕ್ಯಾಂಡೆಲ್ಸ್ ಅನ್ನುಅ ಹಚ್ಚತ್ತಾರೆ ಇಲ್ಲೇಲ್ಲಾರು ಬಂದು ತಮ್ಮ ಮಂದಿಗೆ ಬೇಟಿ ಆಗುತ್ತಾರ್.

ದೊಡ್ಡು ಕೆರೆ ಇದೆ ಕೆರೆಯಲ್ಲಿ ಮಂದಿ ಬೋಟಿಂಗ್ ಮಾಡಕ್ಕೆ ಬರುತ್ತಾರೆ ಏ ಬೋಟಿಂಗ್ ಮಾಡಕ್ಕೆ ಸಣ್ಣ ಹುಡುಗುರ್ಗು ಭಾಳ ಇಷ್ಟ ಆಗುತ್ತದೆ ಸಂಜಿ ಮುಂದಿ ಇಲ್ಲಿ ಬಂದ್ರೆ ನಮಗೆ ಬಹಳ್ ಇಷ್ಟ ಆಗುತ್ತದೆ ತಂಪು ತಂಪು ಇರುತ್ತದೆ ಆಮೇಲೆ ಚನ್ನಾಗನ್ನಸ್ತದೆ.

ಇನ್ಸ್ಟಿಟ್ಯೂಟ್ ಇದೆ ಇದು ಬೆಳಗಾಂ ಎಂದು ಬ್ರಾಂಚ್ ಇದೆ. ಇಲ್ಲಿ ನಾವು ಮೆಡಿಕಲ್ ಐ_ಐ_ಟಿ ಅಹ್ ಜೆ _ಇ ಫೌಂಡೇಶನ್ ಕೋರ್ಸ್ ಗಳೆಲ್ಲಾ ಟ್ಯೂಷನ್ ಗಳು ಇಲ್ಲಿ ತೋಕೋಬಹುದು. ಇಲ್ಲಿ ಚಲೋ ಕಲಸ್ತಾರೆ ತುಂಬಾ ಚಲೋ ಫ್ಯಾಸಿಲಿಟೀಸ್ ಇದ್ದಾವೆ ಚಂದಆಗಿ ಓದಬಹುದು ಇಲ್ಲಿ ಹುಡುಗ್ರು.

ಬಹಳ ಫೇಮಸ್ ಹಾಸ್ಪಿಟಲ್ ಇದೆ ಇಲ್ಲಿ ಪೇಷಂಟ್ ಗಳು ಬರ್ತಾರೆ ನ ತಮ್ಮ ತಮ್ಮ ಪ್ರಾಬ್ಲಮ್ಸ್ ಗಳು ಹೇಳ್ತಾರೆ ಡಾಕ್ಟರ್ಸ್ ಕೂಡ ತುಂಬಾ ಚನ್ನಾಗಿ ಇದ್ದಾರೆ ಪೇಷಂಟ್ ಗೆ ಚಲೋ ನೋಡುತ್ತಾರೆ ಆಮೇಲೆ ಅವ್ರಿಗೆ ಚಲೋ ಔಷದಿ ಕೊಟ್ಟು ಸರಿ ಮಾಡ್ತಾರೆ.

ಅಹ್ ಮಹದೇವನಂದು ಗುಡಿ ತುಂಬಾ ಚನ್ನಾಗಿದೆ ತುಂಬಾ ಚನ್ನಾಗಿ ಆರೆಸ್ ಮಾಡುತ್ತಾರೆ ಹೂವುದಿಂದ.

ಡೆಲ್ಲಿ ಟು ಗೋ ಅಂತ ಒಂದು ಕೆಫೆ ಇದೆ ಇಲ್ಲಿ ಬೇರೆ ಬೇರೆ ಟೈಪ್ಸ್ ಕೆಫೇ ಸಿಗುತ್ತಾವೆ ಆಮೇಲೇ ಫ್ರೆಂಚ್ ಫ್ರೈಸ್ ಮ್ಯಾಗ್ಗಿ ಅತ್ವ ಬರ್ಗರು ಪಿಜ್ಜಾ ಇಲ್ಲಿ ಇವೆಲ್ಲಾ ಇಲ್ಲಿ ಸಿಗುತ್ತವೆ ರಿ ರೇಟ್ಸ ಕೂಡ ಕು ತುಂಬಾ ರಿಸ್ನೇಬಲ್ ಇದಾವೆ ಹುಡುಗುರ್ಗೆ ತಿನ್ನಕ್ಕೆ ಕು ತುಂಬಾ ಇಷ್ಟ ಆಗುತ್ತೆ.